ಈ ಚಿತ್ರದಗ್ ನಾವು ಒಂದು ಹಣ್ಣಿನ್ ಮಾರ್ಕೆಟ್ ನೋಡಕುಂತ್ತೀವಿ.

ಈ ಹಣ್ಣಿನ್ ಮಾರ್ಕೆಟ್ ನೋಡಕ್ ಬಹಳ್ ದೊಡ್ಡದ್ ಆಯ್ತಿ .

ಇಲ್ಲೇ ಸೇಬು ಹಣ್ಣು ಕಿತ್ತಲೆ ಹಣ್ಣು ಮೂಸಂಬಿ ಹಣ್ಣು ಪಪ್ಪಾಯಿ ಹಣ್ಣು --

ಈ ಶಿವಾಜಿ ಕೈಯಾಗ್ ಕಡ್ಗ್ ವನ್ನು ಹಿಡಕೊಂಡ್ ನಿಂತ್ಕೊಂಡಾನ್.

ಶಿವಾಜಿ ಕೈಯಾಗ್ ಕಡ್ಗ್ ವನ್ನು ಹಿಡಕೊಂಡು ನಿಂತ್ಕೊಂಡ್ ಮತ್ತೆ ಶಿವಾಜಿ ನಮ್ಮ--

ಮತ್ತೆ ಇದಕ್ ಎಲ್ಲಾ ಪುರಾ ಪೇಂಟಿಂಗ್ ಕೆಂಪು ಬಣ್ಣದ್ ಪೇಂಟಿಂಗ್ ಮಾಡರ್.

ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ .

ಒನಿಡಾ ಮತ್ತು ಟಾಟಾ ಸ್ಕೈ ಅಂತ ಅಂದ್ರೆ ಡಿಸ್ಕ್ ಏನೋ ಸಿಗತ್ತವಲ್ಲಾ.

ಈ ಬ್ರಿಜ್ ಸ್ವಲ್ಪ ನೋಡಕ್ ಬಹಳ್ ದೊಡ್ಡದ್ ಆಯ್ತ್ರಿ .

ಇದ್ರೊಳಗಡೆ ನಾವು ಒಂದು ಬೀಚ್ ನೋಡಕ್ ಕುಂತ್ವ್ ರೀ .

ಸೈಡ್ ಬಂದಿದ್ದು ಎಲ್ಲಾ ಕಟಾವ್ ಮಾಡತ್ವ್ ರೀ.

ಈ ಮ್ಯೂಸಿಯಂ ಒಳಗಡೆ ಹಳೆಯ ವಸ್ತುಗಳನ್ನೆಲ್ಲಾ ಇಲ್ಲಿ ಮ್ಯೂಸಿಯಂ ನಾಗ್ ಸಂಗ್ರಹ ಮಾಡ್ ಇಡತ್ತರಿ.

ಮತ್ತೋಂದ್ರೆ ಈ ಮ್ಯೂಸಿಯಂ ಒಳಗಡೆ ಬಹಳ್ ಮೂರ್ತಿಗಳು ಅದಾವ್ ರೀ.

ಇದನ್ನ ಮಾಡತ್ತರ್ ಅಂದ್ರೆ ಆನಿ ಮೇಲೆ ಅವ.

ಕಿತ್ತೂರ್ ಉತ್ಸವ ಇದ್ದಾಗ ಅಲ್ಲಿ ಕಿತ್ತೂರ್ ಉತ್ಸವಕ್ ಆನಿಯನ್ ತಕೊಂಡ್ ಬರತ್ತರಿ.

ಇಲ್ಲಿ ನಾವು ಈ ಚಿತ್ರದೊಳಗಡೆ ಒಂದು ಜೆ.ಸಿ.ಬಿ. ಯನ್ನು ನೋಡಕ್ ಕುಂತರಿ ಬುಲ್ಡೋಸರ್ ನೋಡಕ್ ಕುಂತವ್ರಿ.

ಈ ಬುಲ್ಡೋಸರ್ ಅನ್ನ ಮಣ್ಣ್ ಕೆ ಬರಕ್ಕೆ ತೊಕೊಂಡ್ ಹೋಗತ್ತರಿ.

ಮಣ್ಣಕೆ ಬರಿ ಅಂತ ಅಂದ್ರೆ ಇವಾಗ್ ಎಲ್ಲೆಡೆ --

ಇಲ್ಲಿ ಈ ಚಿತ್ರದೊಳಗಡೆ ನಾವು ಒಂದು ಕ್ರಿಕೆಟ್ ಟೂರ್ನ್ಮೆಂಟ್ ಅದು ಇದನ್ನ ನೋಡಕ್ ಕುಂತವ್ರಿ.

ಈ ಟೂರ್ನ್ಮೆಂಟ್ ಒಳಗಡೆ ಒಬ್ಬವ ಗಾಯಗೊಂಡು.

ಅಹ್ ನಾನು ಎಂಬಲ್ ಅಂತ ಅಂದ್ರೆ ಕ್ರಿಕೆಟ್ ಬೋಟ್ ಫ್ಲೋರ್ ಕಣ್ಣ್ ರೀ ನಾನು .

ಮತ್ತೆ ಈ ಕ್ರಿಕೆಟ್ ಅನ್ನಾ ಆಡೋದ್ರಿಂದ ಬಹಳ.

ಇದ್ರೊಳಗಡೆ ನಾವು ಒಬ್ಬ ಅಣ್ಣನು ನೋಡಕ್ ಕುಂತವ್ರಿ ಈ ಅಣ್ಣ ಬಹಳ --

ತಮ್ಮಗೆ ಏನ್ ಬೇಕಲ್ಲಾ ಅದನ್ನಾ ದೇವ್ರ ಹತ್ರ ಕೇಳಕೊಂಡು ಬರತ್ತರಿ.

ಈ ಮೊಲಾನ್ ನೋಡಕ್ ಬಹಳ್ ಸಣ್ಣ ದೈತ್ರಿ ಮತ್ತ ಮೊಲಾ ಎಲ್ಲಾವು ಸಣ್ಣವ್ ಇರ್ತ್ತವರಿ.

ಮತ್ತೆ ಈ ಮೊಲಾ ಬಹಳ ಸ್ಪೀಡ್ ಆಗಿ ಓಡ ಕುತ್ರಿ ಇದ್ನ ಒಟ್ಟ ಹಿಡಕೊಣಕ್ ಆಗಲ್ರಿ --

ಈ ಕಿಲ್ಲಾದೊಳಗಡೆ ಒಂದು ಹನಮಂತ್ರೇಯ ಗುಡಿ ಆಯ್ತ್ರಿ.

ಈ ಚಿತ್ರದೊಳಗಡೆ ನಾವು ಒಂದು ಕೆರೆಯನ್ನು ನೋಡಬಹುದ್ ರೀ.

ಕ್ರೈಸ್ತರ ಪವಿತ್ರವಾದ ಗುಡಿ ರಿ ಮತ್ತೆ ಇಲ್ಲಿ ಒಂದು ಪ್ಲಸ್ ಚಿನ್ನೆ ಇರ್ತ್ತತರಿ.

ಇಲ್ಲಿ ನಾವು ಒಂದು ದರ್ಗಾ ನೋಡಕ್ ಕುಂತ್ವಿರಿ.

ಅವ್ರು ನಮಾಜ್ ಮಾಡಿ ಬಂದು ನೆಕ್ಸ್ಟ್ ಈ ದರ್ಗಾದೊಳಗಡೆ ಏನ್ ಮಾಡತ್ತರೆ ಅಂತ ಅಂದ್ರೆ --

ಮತ್ತೆ ಅವ್ರು ರಂಜಾನ್ ಹಬ್ಬ ಇದ್ದಾಗ ದರ್ಗಾವನ್ನು ಫುಲ್ಲ್ ಡೆಕೋರೇಷನ್ ಮಾಡಿರತ್ತರಿ.

ಮತ್ತೆ ಇಲ್ಲೊಬ್ಬವ್ ಪಿಪಿ ಮಾರಕ್ ಕುಂತನ್ ಇನ್ನೊಬ್ಬವ್ ಆಟಿಕೆ ಸಾಮಾನ್ ಮಾರಕ್ ಕುಂತನ್.